ಇದು ಒಂದು ಕಾರ್ ಗ್ಯಾಲಕ್ಸಿ ಷೋ ಮೇಲ್ಭಾಗದಲ್ಲಿ ಕೆಲವು ಅಂಗಡಿ ಇದೆ ಪಕ್ಕದಲ್ಲಿ ಗೇಟ್ ಇದೆ ಹಾಗೆ ಪಕ್ಕದಲ್ಲಿ ಬಿಲ್ಡಿಂಗ್ ಸಹ ಇದೆ ಹಾಗು ಟ್ಯಾಂಕ್ ಅನ್ನು ಕಾಣಬಹುದು.

ನಾವು ಇಲ್ಲಿ ಬಿಳಿ ಕೆಂಪು ಬಣ್ಣದ ಫಿಶನ್ನು ನಾವಿಲ್ಲಿ ನೋಡುತ್ತಿದ್ದೇವೆ ಕೆಲವು ಫಿಶ್ಶಿನ ಕಣ್ಣುಗಳು ಹೋಗಿರುವುದನ್ನು ನೋಡಬಹುದಾಗಿದೆ ಹಾಗೆ ಫಿಶ್ಹಿನಾ ಮೇಲೆ ಐಸ್ ಕ್ಯೂಬ್ನ್ನು ಸಹ ನೋಡಬಹುದಾಗಿದೆ ಫಿಶ್ನ ಕೆಳಗಡೆ ತುಂಬಾ ಐಸ್ ಕ್ಯೂಬ್ಸ್ಅನ್ನು ನಾವಿಲ್ಲಿ ಕಾಣಬಹುದಾಗಿದೆ.